ಲಿಬ್ರೆ ಆಫೀಸ್ ಮ್ಯಾತ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವುದೆನೆಂದರೆ ಲಿಬ್ರೆ ಆಫೀಸ್ ಮ್ಯಾತ್ ನ ಪರಿಚಯ ಮತ್ತು ಫಾರ್ಮುಲಾ ಎಡಿಟರ್
ನಾವು ಈ ಕೆಳಗಿನ ವಿಷಯಗಳನ್ನು ಕಲಿಯುತ್ತೇವೆ
ಲಿಬ್ರೆ ಆಫೀಸ್ ಮ್ಯಾತ್ ಎಂದರೆ ಏನು
ಫಾರ್ಮುಲಾ ಎಡಿಟರ್ ಗಳನ್ನೊಳಗೊಂಡ ಲಿಬ್ರೆ ಆಫಿಸ್ ಮ್ಯಾತ್ ನ್ನು ಬಳಸಲು ಸಿಸ್ಟಂ ಗೆ ಬೇಕಾದ ಅವಶ್ಯಕತೆಗಳು
ಸರಳವಾದ ಫಾರ್ಮುಲಾವನ್ನು ಬರೆಯುವುದು
ಲಿಬ್ರೆ ಆಫೀಸ್ ಮ್ಯಾತ್ ಎಂದರೆ ಏನು
ಲಿಬ್ರೆ ಆಫಿಸ್ ಮ್ಯಾತ್ ಮ್ಯಾತಮೆಟಿಕಲ್ ಫಾರ್ಮುಲಾಗಳನ್ನು ರಚಿಸಲು ಮತ್ತು ಎಡಿಟ್ ಮಾಡಲು ವಿನ್ಯಾಸಗೊಳಿಸಿದ ಒಂದು ಸಾಫ್ಟ್ ವೇರ್ ಅಪ್ಲಿಕೇಶನ್ ಆಗಿದೆ
ಅದು ಲಿಬ್ರೆ ಆಫಿಸ್ ಸೂಟ್ ನಲ್ಲಿ ಇರುತ್ತದೆ ಆದ್ದರಿಂದ ಇದು ಒಂದು ಒಪೆನ್ ಸೋರ್ಸ್ ಸಾಫ್ಟ್ ವೇರ್ ಆಗಿದ್ದು ಅದನ್ನು ಉಚಿತವಾಗಿ ಬಳಸಬಹುದು ಹಾಗೂ ಹಂಚಬಹುದು
ಮ್ಯಾತ್ ಬಳಸಿ ತಯಾರಿಸಿದ ಫಾರ್ಮುಲಾಗಳು ಹಾಗೂ ಸಮೀಕರಣಗಳು ಸ್ವತಂತ್ರ ಅಥವಾ ಲಿಬ್ರೆ ಆಫಿಸ್ ನ ಉಳಿದ ಡಾಕ್ಯುಮೆಂಟ್ ಗಳಲ್ಲಿ ಬಳಸಬಹುದು
ಫಾರ್ಮುಲಾ ಗಳು ರೈಟರ್ ಅಥವಾ ಕ್ಯಾಲ್ಕ್ ನಲ್ಲಿ ಡಾಕ್ಯುಮೆಂಟ್ ಆಗಿ ಅಳವಡಿಸಲ್ಪಟ್ಟಿರುತ್ತವೆ
ಫಾರ್ಮುಲಾಗಳ ಕೆಲವು ಉದಾಹರಣೆಗಳು ಫ್ರ್ಯಾಕ್ಶನ್ ಗಳು ಇಂಟಿಜರ್ ಗಳು ಸಮೀಕರಣಗಳು ಮತ್ತು ಮೆಟ್ರಿಕ್ಸ್ ಗಳು
ಈಗ ನಾವು ಮ್ಯಾತ್ ಗೆ ಬೇಕಾಗಿರುವ ಸಿಸ್ಟಂ ಅವಶ್ಯಕತೆಗಳನ್ನು ನೋಡೋಣ
ವಿಂಡೋಸ್ ಗೆ ನಿಮಗೆ ಮೈಕ್ರೋಸಾಫ್ಟ್ ವಿಂಡೋಸ್ 2000 ಸರ್ವಿಸ್ ಪ್ಯಾಕ್ 4 ಅಥವಾ ಹೆಚ್ಚಿನದು ಎಕ್ಸ್ಪಿ ವಿಸ್ತಾ ಅಥವಾ ವಿಂಡೋಸ್ 7
ಪೆಂಟಿಯಂ ಗೆ ಸರಿಹೊಂದುವ ಪಿಸಿಯ 256 ಎಂಬಿ ರಾಮ್ 512 ಎಂಬಿ ರಾಮ್ ಇದ್ದರೆ ಒಳ್ಳೆಯದು ಉಬುಂಟುವಿಗೆ ಲಿನಕ್ಸ್ ಕರ್ನಲ್ ವರ್ಶನ್ 2618 ಅಥವಾ ಹೆಚ್ಚಿನದು ಪೆಂಟಿಯಂ ಗೆ ಸರಿಹೊಂದುವ ಪಿಸಿಯ 512 ಎಂಬಿ ರಾಮ್ ಇದ್ದರೆ ಒಳ್ಳೆಯದು
ಸಿಸ್ಟಂ ಅವಶ್ಯಕತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಲಿಬ್ರೆ ಆಫಿಸ್ ವೆಬ್ ಸೈಟ್ ಗೆ ಭೇಟಿ ಕೊಡಿ
ನೀವು ಈಗಾಗಲೇ ಲಿಬ್ರೆ ಆಫಿಸ್ ಸೂಟ್ ನ್ನು ಇನ್ ಸ್ಟಾಲ್ ಮಾಡಿದ್ದರೆ ನೀವು ಮ್ಯಾತ್ ನ್ನು ಪ್ರೊಗ್ರಾಮ್ ನಲ್ಲಿರುವ ಲಿಬ್ರೆ ಆಫಿಸ್ ಸೂಟ್ ನಿಂದ ಪಡೆಯಬಹುದು
ನೀವು ಲಿಬ್ರೆ ಆಫಿಸ್ ಸೂಟ್ ನ್ನು ಇನ್ ಸ್ಟಾಲ್ ಮಾಡಿರದಿದ್ದಲ್ಲಿ ಅದನ್ನು ಆಫಿಸಿಯಲ್ ವೆಬ್ ಸೈಟ್ ನಿಂದ ಡೌನ್ ಲೋಡ್ ಮಾಡಬಹುದು
ಲಿನಕ್ಸ್ ನಲ್ಲಿ ನಿಮಗೆ ಅದನ್ನು ಸಿನೇಪ್ಟಿಕ್ ಪ್ಯಾಕೇಜ್ ಮೇನೇಜರ್ ಮೂಲಕ ಇನ್ ಸ್ಟಾಲ್ ಮಾಡಬಹುದು
000224 000227 ನಾನು ಲಿಬ್ರೆ ಆಫಿಸ್ ವರ್ಶನ್ 333 ನ್ನು ಇನ್ ಸ್ಟಾಲ್ ಮಾಡಿದ್ದೇನೆ
ವಿಂಡೋಸ್ ನಲ್ಲಿ ಸ್ಟಾರ್ಟ್ ಮೆನುಗೆ ಹೋಗಿ
ಆಲ್ ಪ್ರೊಗ್ರಮ್ಸ್ ಕ್ಲಿಕ್ ಮಾಡಿ ಜಿಟಿಜಿಟಿ ಲಿಬ್ರೆ ಆಫಿಸ್ ಸೂಟ್ ಜಿಟಿಜಿಟಿ ಲಿಬ್ರೆ ಆಫಿಸ್ ಮ್ಯಾತ್ ನಾವು ಇದನ್ನು ಲಿಬ್ರೆ ಆಫಿಸ್ ರೈಟರ್ ಡಾಕ್ಯುಮೆಂಟ್ ಒಳಗಡೆ ಕರೆಯಬಹುದು
ಈಗ ನಾವು ಲಿಬ್ರೆ ಆಫಿಸ್ ರೈಟರ್ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ ನ್ನು ಓಪನ್ ಮಾಡೋಣ
ಈಗ ರೈಟರ್ ವಿಂಡೋದಲ್ಲಿ ನಾವು ಮ್ಯಾತ್ ನ್ನು ಕರೆಯುವ
ಈಗ ನಾವು ಮೈನ್ ಮೆನು ಬಾರ್ ನಲ್ಲಿ ಇನ್ಸರ್ಟ್ ಮೆನು ಕ್ಲಿಕ್ ಮಾಡೋಣ ನಂತರ ಕೆಳಗಡೆ ಇರುವ ಆಬ್ಜೆಕ್ಟ್ ಕ್ಲಿಕ್ ಮಾಡೋಣ ನಂತರ ಫಾರ್ಮುಲಾ ಕ್ಲಿಕ್ ಮಾಡೋಣ
ಈಗ ನಾವು ರೈಟರ್ ವಿಂಡೋ ದಲ್ಲಿ ಮೂರು ಜಾಗಗಳನ್ನು ನೋಡಬಹುದು
ಮೊದಲನೆಯದು ಮೇಲ್ಗಡೆ ಇರುವ ರೈಟರ್ ವಿಂಡೋ
ಇಲ್ಲಿರುವ ಸಣ್ಣ ಗ್ರೇ ಬಾಕ್ಸ್ ನ್ನು ಗಮನಿಸಿ
ಇಲ್ಲಿ ನಾವು ಬರೆಯುವ ಸಮೀಕರಣ ಅಥವಾ ಫಾರ್ಮುಲಾಗಳು ಮ್ಯಾತಮೆಟಿಕಲ್ ರೂಪದಲ್ಲಿ ಕಾಣಿಸುತ್ತದೆ
ಎರಡನೆಯದು ಕೆಳಗಡೆ ಇರುವ ಫಾರ್ಮುಲಾ ಎಡಿಟರ್ ವಿಂಡೋ
ಇಲ್ಲಿ ನಾವು ಮ್ಯಾತಮೆಟಿಕಲ್ ಫಾರ್ಮುಲಾಗಳನ್ನು ವಿಶೇಷವಾದ ಮಾರ್ಕ್ ಅಪ್ ಭಾಷೆಯಲ್ಲಿ ಬರೆಯಬಹುದು
ಮತ್ತು ಮೂರನೆಯದು ಬಲಗಡೆ ತೇಲುತ್ತಿರುವ ಎಲಿಮೆಂಟ್ಸ್ ವಿಂಡೋ
ನಿಮಗೆ ಎಲಿಮೆಂಟ್ಸ್ ವಿಂಡೋ ಕಾಣಿಸದಿದ್ದರೆ ವೀವ್ ಮೆನುವನ್ನು ಕ್ಲಿಕ್ ಮಾಡಿ ಎಲಿಮೆಂಟ್ಸ್ ನ್ನು ಆಯ್ಕೆ ಮಾಡಿ ಎಲಿಮಂತ್ಸ್ ವಿಂಡೋ ವನ್ನು ಪಡೆಯಬಹುದು
ಈ ವಿಂಡೋ ನಮಗೆ ವಿವಿಧ ಮ್ಯಾತಮೆಟಿಕಲ್ ಚಿಹ್ನೆಗಳ ಮತ್ತು ಸಂಕೇತಗಳ ಒಂದು ಶ್ರೇಣಿಯನ್ನು ಕೊಡುತ್ತದೆ
ನಾವು ರೈಟರ್ ಪ್ರದೇಶದಲ್ಲಿ ಗ್ರೇ ಬಾಕ್ಸ್ ಹೊರಗೆ ಒಮ್ಮೆ ಕ್ಲಿಕ್ ಮಾಡಿದರೆ ಮ್ಯಾತ್ ವಿಂಡೋ ಕಣ್ಮರೆಯಾಗುತ್ತದೆ
ಮ್ಯಾತ್ ಫಾರ್ಮುಲಾ ಎಡಿಟರ್ ವಿಂಡೋ ಮತ್ತು ಎಲಿಮೆಂಟ್ ವಿಂಡೋ ಗಳನ್ನು ಹಿಂತಿರುಗಿ ಪಡೆಯಲು ಗ್ರೇ ಬಾಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ
ಸರಿ ಈಗ ನಾವು ಒಂದು ಸರಳವಾದ ಗುಣಾಕಾರದ ಫಾರ್ಮುಲಾವನ್ನು ಬರೆಯೋಣ
4ಎಕ್ಸ್3 ಅಂದರೆ 12
ಈಗ ಎಲಿಮೆಂಟ್ಸ್ ವಿಂಡೋದಲ್ಲಿ ಟಾಪ್ ನಲ್ಲಿನ ಸಿಂಬಲ್ ಗಳು ಹಾಗೂ ಬಾಟಮ್ ನಲ್ಲಿರುವ ಸಿಂಬಲ್ ಗಳೆಂಬ ಕೆಟಗರಿಗಳಿವೆ
ಈಗ ಮೇಲಿನ ಎಡ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಟೂಲ್ ಟಿಪ್ ಯುನರಿ ಅಥವಾ ಬೈನರಿ ಆಪರೇಟರ್ಸ್ ಹೇಳುತ್ತದೆ
ಮತ್ತು ಕೆಳಗಡೆ ಕೆಲವು ಬೇಸಿಕ್ ಮ್ಯಾತಮೆಟಿಕಲ್ ಒಪರೇಟರ್ ಗಳಾದ ಕೂಡಿಸು ಕಳೆ ಗುಣಾಕಾರ ಹಾಗೂ ಭಾಗಾಕಾರಗಳನ್ನು ನಾವು ನೋಡಬಹುದು
ಈಗ ನಾವು ಗುಣಾಕಾರವನ್ನು ಗುರುತಿಸುವ ಎರಡನೇ ರೋನಲ್ಲಿ a ಇಂಟೊ b ನ್ನು ಕ್ಲಿಕ್ ಮಾಡೋಣ
ಈಗ ಫಾರ್ಮುಲ ಎಡಿಟರ್ ವಿಂಡೋವನ್ನು ಗಮನಿಸಿ
ಟೈಮ್ಸ್ ಪದದಿಂದ ಬೇರ್ಪಟ್ಟಿರುವ ಎರಡು ಪ್ಲೇಸ್ ಹೋಲ್ಡರ್ ಗಳನ್ನು ತೋರಿಸುತ್ತದೆ
ಮತ್ತು ಮೇಲ್ಗಡೆ ಇರುವ ರೈಟರ್ ನ ಗ್ರೇ ಬಾಕ್ಸ್ ಜಾಗದಲ್ಲಿ ಗುಣಾಕಾರ ಚಿಹ್ನೆಯಿಂದ ಬೇರ್ಪಟ್ಟಿರುವ ಎರಡು ಚೌಕಗಳನ್ನು ಗಮನಿಸಿ
ಫಾರ್ಮುಲಾ ಎಡಿಟರ್ ನಲ್ಲಿರುವ ಮೊದಲ ಪ್ಲೇಸ್ ಹೋಲ್ಡರ್ ನ್ನು ಡಬಲ್ ಕ್ಲಿಕ್ ಮಾಡಿ ಅದನ್ನು ಹೈ ಲೈಟ್ ಮಾಡಿ ನಂತರ ಅದರ ಮೇಲೆ 4 ಎಂದು ಟೈಪ್ ಮಾಡಿ
ಈಗ ನಾವು ಫಾರ್ಮುಲಾ ಎಡಿಟರ್ ವಿಂಡೋ ನಲ್ಲಿರುವ ಎರಡನೇ ಪ್ಲೇಸ್ ಹೋಲ್ಡರ್ ನ್ನು ಹೈ ಲೈಟ್ ಮಾಡಿ 3 ಎಂದು ಟೈಪ್ ಮಾಡೋಣ
ರೈಟರ್ ಗ್ರೇ ಬಾಕ್ಸ್ ತಾನಾಗಿಯೇ ರಿಫ್ರೆಶ್ ಆಗಿ 4 ಇಂಟೊ 3 ಎಂದು ತೋರಿಸುವುದನ್ನು ಗಮನಿಸಿ
ನಾವು ಮೇಲಿರುವ ವೀವ್ ಮೆನುವಿನಲ್ಲಿ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಬಹುದು
ಅಥವಾ ನಾವು ವಿಂಡೋ ರಿಫ್ರೆಶ್ ಮಾಡಲು ಕೀಬೋರ್ಡ್ ಶಾರ್ಟ್ಕಟ್ ಫ್9 ಬಳಸಬಹುದು
ನಂತರ ನಾವು ಫಾರ್ಮುಲಾವನ್ನು ಪೂರ್ಣಗೊಳಿಸೋಣ ಮತ್ತು ಅದಕ್ಕೆ ಇಸ್ ಇಕ್ವಾಲ್ ಟಿಒ12 ನ್ನು ಸೇರಿಸೋಣ
ಇದಕ್ಕಾಗಿ ನಾವು ಎರಡನೇ ಐಕಾನ್ ನನ್ನು ಕ್ಲಿಕ್ ಮಾಡೋಣ
ಅದು ಎಲಿಮೆಂಟ್ಸ್ ವಿಂಡೋವಿನ ಕೆಟಗರಿ ವಿಭಾಗದಲ್ಲಿ ರಿಲೇಷನ್ಸ್ ನ್ನು ಹೇಳುತ್ತದೆ
ಇಲ್ಲಿ ವಿವಿಧ ರಿಲೇಶನ್ ಎಲಿಮೆಂಟ್ ಗಳನ್ನು ಗಮನಿಸಿ
ನಾವು ಮೊದಲನೆಯದನ್ನು ಆಯ್ಕೆ ಮಾಡೋಣ a ಇಸ್ ಇಕ್ವಾಲ್ ಟಿಒ b ನಾವು ಮೊದಲ ಪ್ಲೇಸ್ ಹೋಲ್ಡರ್ ಅನ್ನು ಅಳಿಸಿ ನಂತರ ಎರಡನೇ ಪ್ಲೇಸ್ ಹೋಲ್ಡರ್ ಅಲ್ಲಿ 12 ಎಂದು ಬರೆಯುತ್ತೇವೆ ಮತ್ತು ರೈಟರ್ ಜಾಗದಲ್ಲಿ ನಮ್ಮ ಮೊದಲ ಸರಳವಾದ ಫಾರ್ಮುಲಾ ಇದೆ160 4 ಟೈಮ್ಸ್ 3 ಇಸ್ ಇಕ್ವಾಲ್ ಟಿಒ 12
ಈಗ ನಾವು ಎಲಿಮೆಂಟ್ಸ್ ವಿಂಡೋದಲ್ಲಿ ಬಹಳ ಸುಲಭ ರೀತಿಯಲ್ಲಿ ಫಾರ್ಮುಲಾವನ್ನು ಬರೆಯಲು ಕಲಿತೆವು
ನಾವು ಫಾರ್ಮುಲಾ ಎಡಿಟರ್ ವಿಂಡೋ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಿಂಬಲ್ ಗಳನ್ನು ಸೆಲೆಕ್ಟ್ ಮಾಡಿ ಕೂಡಾ ಫಾರ್ಮುಲಾವನ್ನು ಬರೆಯಬಹುದು
ಕಾಂಟೆಕ್ಸ್ಟ್ ಮೆನು ಎಲಿಮೆಂಟ್ ವಿಂಡೋದಂತೆ ಒಂದೇ ರೀತಿಯ ಸಿಂಬಲ್ ಸ್ ಕೆಟಗರಿಗಳನ್ನು ತೋರಿಸುತ್ತದೆ
ಯಾವುದೇ ವಿಭಾಗವನ್ನು ಆರಿಸುವುದರಿಂದ ಆ ವಿಭಾಗದಲ್ಲಿ ಲಭ್ಯವಿರುವ ಚಿಹ್ನೆಗಳು ಕಾಣಿಸುತ್ತವೆ
ಫಾರ್ಮುಲಾವನ್ನು ಪ್ರವೇಶಿಸಲು ಮೂರನೇ ರೀತಿ ಇದೆ
ನಾವು ನೇರವಾಗಿ ಫಾರ್ಮುಲಾ ಎಡಿಟರ್ ವಿಂಡೋದಲ್ಲಿ ಫಾರ್ಮುಲಾವನ್ನು ಬರೆಯಬಹುದು
ಇಲ್ಲಿ ನಾವು ಮ್ಯಾತ್ ಅಪ್ಲಿಕೇಶನ್ ಗೆ ಅರ್ಥವಾಗುವ ವಿಶೇಷವಾದ ಮಾರ್ಕ್ ಅಪ್ ಭಾಷೆಯನ್ನೂ ಬಳಸುತ್ತೇವೆ
ನಾವು ಈಗಾಗಲೇ ಮಾರ್ಕ್ ಅಪ್ ಭಾಷೆಯ ಒಂದು ಸರಳ ಉದಾಹರಣೆಯನ್ನು ನೋಡಿದ್ದೇವೆ
4 ಬಾರಿ 3 12 ಕ್ಕೆ ಸಮಾನವಾಗುತ್ತದೆ
ಇಲ್ಲಿ ಟೈಮ್ಸ್ ಪದವನ್ನು ಗಮನಿಸಿ
ಹಾಗೆಯೇ 4 ರಿಂದ 4 ನ್ನು ಬಾಗಿಸಿದರೆ ಅದು 1ದಕ್ಕೆ ಸಮಾನಾಗಿದೆ ಆಗ ಮಾರ್ಕ್ ಅಪ್ 4 ರ ಮೇಲೆ 4 1ದಕ್ಕೆ ಸಮಾನವಾಗುತ್ತದೆ
ಈಗ ನಾವು ಅದನ್ನು ಮಾಡಿದ್ದೇವೆ ಇಲ್ಲಿ ನಿಮಗೆ ಒಂದು ಅಸೈನ್ಮೆಂಟ್ ಇದೆ ರೈಟರ್ ವಿಂಡೋದಲ್ಲಿ ಕೆಳಗಿನ ಫಾರ್ಮುಲಾಗಳನ್ನು ಬರೆಯಿರಿ 4 ರಿಂದ 4 ನ್ನು ಬಾಗಿಸಿದರೆ 1 ನಿಮ್ಮ ಸೂತ್ರಗಳ ನಡುವಿನ ಒಂದು ಖಾಲಿ ಲೈನ್ ಬರೆಯಲು ನ್ಯೂಲೈನ್ ಗುರುತು ಬಳಸಬೇಕು
A ಬೂಲಿಯನ್ ಮತ್ತು b 3 ಕ್ಕಿಂತ 4 ಹೆಚ್ಚಾಗಿರುತ್ತದೆ x ಸುಮಾರಾಗಿ y ಗೆ ಸಮನಾಗಿರುತ್ತದೆ
ಮತ್ತು 4 ಗೆ 3 ಸಮನಾಗಿರುವುದಿಲ್ಲ ಇದು ನಮ್ಮ ನ್ನು ಲಿಬ್ರೆ ಆಫಿಸ್ ಮ್ಯಾತ್ ನ ಪರಿಚಯ ಮತ್ತು ಫಾರ್ಮುಲಾ ಎಡಿಟರ್ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ತರುತ್ತದೆ
ಸಾರಾಂಶವಾಗಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಲಿಬ್ರೆ ಆಫಿಸ್ ಮ್ಯಾತ್ ಎಂದರೇನು
ಮ್ಯಾತ್ ಬಳಸಲು ಬೇಕಾಗಿರುವ ಸಿಸ್ಟಂ ಅಗತ್ಯತೆಗಳ ಬಗ್ಗೆ
ಫಾರ್ಮುಲಾ ಎಡಿಟರ್ ನ್ನು ಬಳಸುವ ಬಗ್ಗೆ ಒಂದು ಸರಳ ಫಾರ್ಮುಲಾ ಬರೆಯುವ ಬಗ್ಗೆ ಸ್ಪೋಕನ್ ಟ್ಯುಟೋರಿಯಲ್ ಗಳು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ
ಅದು ನ್ಯಾಷನಲ್ ಮಿಶನ್ ಆನ್ ಎಜುಕೇಶನ್ ತ್ರು ಐ ಸಿ ಟಿನ ಬೆಂಬಲಿತವಾಗಿದೆ
ಈ ಪ್ರಾಜೆಕ್ಟ್ httpspoken tutorialorg ಗೆ ಸಂಬಂಧಿಸಿದ್ದಾಗಿದೆ
ಈ ಮಿಶನ್ ಮೇಲಿನ ಹೆಚ್ಚಿನ ಮಾಹಿತಿಯು ಇದರಲ್ಲಿ ಲಭ್ಯವಿದೆ
httpspoken tutorialorgNMEICT Intro ಈ ಟ್ಯುಟೋರಿಯಲ್ ದೇಸಿ ಕ್ರಿವ್ ನ ಕೊಡುಗೆಯಾಗಿದೆ
ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು